ಆ ಪೋಸ್ಟರ್ ನೀಲಿ ಮತ್ತು ಗುಲಾಬಿ ಬಣ್ಣದಿಂದ ಕಾಣಾ ಕೂಡಿದೆ ಹಾಗೂ ಪಕ್ಕದಲ್ಲಿ ಹಲವಾರು ವಸ್ತುಗಳು ಕಾಣುತ್ತಿವೆ.

ಇದು ಒಂದು ಗುಹೆಯಾಗಿದ್ದು ಈ ಗುಹೆದ ಒಳಗಡೆ ಒಬ್ಬ ವ್ಯಕ್ತಿ ಹೋಗುತ್ತಿದ್ದಾನೆ.

ಇಲ್ಲಿ ಒಣಗಿದ ಎಲೆಗಳು ನೆಲಕ್ಕೆ ಬಿದ್ದಿವೆ.

ಇದರ ಹಿಂದೆ ಬಿಲ್ಡಿಂಗ್ ಕಾಣುತಿದೆ ಇಲ್ಲಿ--

ಹಾಗು ಆ ಸ್ಯಾಕ್ಸ್ ನ ಮೇಲೆ ವೈಟ್ ಸಾಸ್ ಹಾಗು ಚಾಟ್ಸ್ ಅನ್ನು ಹಾಕಿದ್ದಾರೆ ಪ್ಲ--

ಮನೆಯ ಚಾವಣಿಗಳು ಕಾಣುತ್ತಿವೆ ಪಕ್ಕದಲ್ಲೆ ಗುಡ್ಡಗಳು ಕಾಣುತ್ತಿವೆ.

ಇಬ್ಬರು ವ್ಯಕ್ತಿಗಳು ನಡೆದುಕೊಂಡು ಹೋಗುತ್ತಿದ್ದಾರೆ ಹಾಗೆ ಬ್ಯಾ--

ಎ_ಟಿ_ಎಮ್ ನೋಡಬಹುದು ಎ_ಟಿ_ಎಮ್ ನ ಹೊರಗಡೆ ಒಬ್ಬ ವಾಚಮನ್ ಕುಳಿತು ಕೊಂಡಿದ್ದಾನೆ.

ಫ್ಯಾನ್ ನ ಹಿಂದ್ಗಡೆ ಹಲವಾರು ದೇವರು ಫೋಟೋ ಗಳು ಕಾಣಿಸು--

ಈ ಚಿತ್ರದಲ್ಲಿ ಕಾಣಿಸಿರುವಾಗೆ ಇಲ್ಲಿ ಒಂದು ಕಾರನ್ನು ನಿಲ್ಲಿಸಿದ್ದಾರೆ ಆ ಕಾರು--

ಕಾಣಬಹುದು ಫ್ರಿಡ್ಜ್ ಮೇಲೆ ಒಬ್ಬ ವ್ಯಕ್ತಿಯು ಸೈಕಲ್ ಹಿಡಿದುಕೊಂಡು ನಿಂತಿದ್ದಾನೆ.

ಈ ಚಿತ್ರದಲ್ಲಿ ಕಾಣಿಸಿರುವಾಗೆ ಇಲ್ಲಿ ಮಕ್ಕಳ ಆಟಿಕೆ ಗಳು ಸಿಗುವ ಸ್ಥಳವಾಗಿದ್ದು --